ನಮ್ಮದೇ ಅಂಗಡಿ ಇದೆ ಚೆನ್ನಾಗಿರುತ್ತೆ ಮತ್ತೆ ರೇಟು ಕಮ್ಮಿ. ಇದೆಲ್ಲ ಬರ್ತಾಇರುತ್ತೆ ಸುಮಾರು ಕಡೆ ಇಂದ ಪಾರ್ಸೆಲ್ ಕಳುಸುತ್ತೀವಿ.

ಎಲ್ಲ ಕಡೆ ಇಂದ ಬಂದ್ ಬಂದ್ ತಗೊಂಡು ಹೋಗ್ತಾರೆ ಹಣ್ಣೆಲ್ಲ ಬಾರಿ ಚೆನ್ನಾಗಿರುತ್ತೆ ಹಣ್ಣು ಇದು ರೇಟ್ ಊಟುಕೆಲ್ಲ ಹಾಗುತ್ತೆ ತಿನ್ನಕ್ಕೆ ಎಲ್ಲ ಬಾರಿ ಚೆನ್ನಾಗಿರುತ್ತೆ ಫ್ರೆಶ್

ನಾವ್ ಟ್ರಿಪ್ಗೆ ಹೋಗಿದ್ವಿ ಸರ್ ಕಾರ್ ತಗೊಂಡು ಚನಗಿಧಗಿದ್ವಿ ಕಾರೆಲ್ಲ ಫ್ಯಾಮಿಲಿ ಫುಲ್ ಟ್ರಿಪ್ ಹೋಗಿದ್ವಿ --

ನಮ್ ಸರ್ಕಲ ಲ್ಲಿ ಆಟೋ ಸ್ಟಾಂಡ್ ಇದೆ. ಚೆನ್ನಾಗಿದೆ ಆಟೋ ದಲ್ಲಿ ಯೂಸ್ ಮಾಡ್ತಿರ್ತಿವಿ. ನಮ್ಮ ಹುಡ್ಗಿಗೆ ಅಲ್ಲಿಂದಾನೆ ಆಟೋ ಕಳಿಸಿ ಕೊಡ್ತಇರ್ತ್ತೀವಿ.

ಗಾಂಧಿಬಜಾರಲ್ಲಿ ಬುಕ್ಕಿ ನಂಗಡಿ ಶಿವಮೊಗ್ಗದಲ್ಲಿ ಬಾರಿ ಚನ್ನಾಗಿದೆ.ಮಕ್ಕಳಿಗೆಲ್ಲ ಕರ್ಕೊಂಡು ಹೋಗಿದ್ವಿ ಬುಕ್ಕು ಪೆನ್ನು ಗಿನ್ನೂ ಎಲ್ಲ ತಗೊಂದು ಬಂದ್ವಿ.

ಅಲ್ ನೋಡ್ಕೊಂಡ್ ಹೊಗಿದ್ ತಕ್ಷಣ ಫ್ರೆಂಡ್ ಗಿಂಡ್ ಎಲ್ಲಾ ಬಂದ್ ನೋಡಿದ್ರು. ನಾವೂ ನೋಡ್ಕೊಂತ ಹಾಂಗೆ ನಾವು ಮತ್ತೆ ಇದಕ್ಕೆ ಎಡೆ ಬಿಡೋಕ್ ಹೋದ್ವಿ ಬನ್ನಿ ಮುಡಿಯೋಕೆ ಅಲ್ಲಿ ಭಾರಿ ಚೆನ್ನಾಗಿತ್ತು .

ಆಮೇಲೆ ಮಕ್ಕಳಿಗೆ ಅದು ಆಟ ಗಿಟಾ ಆಡ್ಸ್ಲಿಕ್ಕೆ ಎಲ್ಲಾ ಚೆನ್ನಾಗಿದೆ ಅಲ್ಲಿ ಗೆಮು ಟಿಕೇಟು ಎಲ್ಲಾ ಇದೆ ಅಲ್ಲಿ ಎಲ್ಲಾ ಆಟ ಆಡ್ಸ್ಕೊಂಡು ಎಲ್ಲಾ ಕರ್ಕೊಂಡು ಇಲ್ ಬಂದ್ವಿ. ಟ್ರೈನ್ ಎಲ್ಲಾಆಟ ಆಡ್ಸಿದ್ವಿ ಮಕ್ಕಳಿಗೆ ಮತ್ತು ಫೋಟೋ ಗಿಟೋ ಎಲ್ಲಾ ತೆಗ್ಸ್ಕೊಂಡ್ವಿ.

ನುರೋಮಬಥ್ ಜೊತೆ ಮದುವೆ ಆಯಿತು. ಅದು ಮತ್ತೆ ನನ್ನ ಮದ್ವೆ ಆದ್ಮೇಲ್ ಡೆಕೊರೇಶನ್ ಎಲ್ಲಾ ಭಾರಿ ಚೆನ್ನಾಗ್ ಮಾಡಿದ್ರು ನನ್ನ ಮದುವೆ ಆದ್ಮೇಲೆ ನಮ್ ಅತ್ತೆ ನಮ್ ಅಕ್ಕನ ಮದುವೆ ಮಾಡ್ಸಿದ್ವಿ ಅದು ಭಾರಿ ಚೆನ್ನಾಗ್ ಆಯಿತು.

ಅಕ್ಕಪಕ್ಕದವರ ಮಕ್ಕಳಿಗೂ ಕರ್ಕೊಂಡ್ ಹೋಗ್ತಿವಿ ಆಲ್ ಆಟ ಆಡ್ಸೋಕೆ ಭಾರಿ ಚೆನ್ನಾಗಿದೆ ನೋಡೋಕೆ ಪ್ಲೇಸ್ ಭಾರಿ ಚೆನ್ನಾಗಿದೆ. ರೇಟು ಕಾಸ್ಟ್ಲಿ ನೋಡ್ತಾ ಇರ್ತಿವಿ. ಆಟ ಆಡೋಕೆ ಎಲ್ಲಾ ಇರೋದು ಬಿಟ್ಟಿದಾರೆ. ಭಾರಿ ಚೆನ್ನಾಗಿದೆ --